ರಿಸೆಪ್ಶನ್ ರೆಡಿ ಇದ್ರೆ ಮದುವೆ ಹುಡುಗ ಮೊದಲು ಎಲ್ಲ ಪಂಚೆ ಶರ್ಟ್ ಅಂತ ಎಲ್ಲ ಹಾಕಿ ಅಲಂಕಾರ ಮಾಡ್ತಿದ್ರು ಈಗ ಜುಬಾ ಪೈಜಾಮ ಟೋಪಿ ಅಂತೇ ಎಲ್ಲ ಹಾಕಿ ರಿಸೆಪ್ಶನ್ ಗೆ ರೆಡಿ ಮಾಡಿ.

ಮದುವೆ ಗಂಡನ ಅಲಂಕಾರ ಮಾಡಿ ನಿಲ್ಸ್ತಾರ ಆ ಕಚ್ಚೇ ಪಂಚೆ ಶರ್ಟ್ ವೈಟ್ ಶರ್ಟ್ ವೈಟ್ ಪಂಚೆ ಎಲ್ಲ ಹಾಕಿ ಮಾಡ್ತಿದ್ರು.

ಗವರ್ನಮೆಂಟ್ ಮೆಡಿಕಲ್ ಕಾಲೇಜ್ ಚಾಮರಾಜನಗರದಲ್ಲಿ ಈಗ ಎಲ್ಲ ಕಾಲೇಜ್ ಗಳು ಮೆಡಿಕಲ್ ಗೆ ಸಂಭಂದಪಟ್ಟಂಗೆ ಬೇರೆ ಬೇರೆ ಮೈಸೂರ್ ಬೆಂಗಳೂರು ಅಂತ ಎಲ್ಲ ಹೋಗ್ಬೇಕಾಯಿತು.

ಹಾರ್ಮೋನಿಯಂ ಅಂದ್ರೆ ಭಜನೆ ಮಾಡ್ಬೇಕ್ ಆದ್ರೆ ನಮ ಊರಲ್ಲಿ ನಾವು ಚಿಕ್ಕವರಾಗಿದಾಗ ಭಜನೆ ಸಂಘ ಅಂತ ಇತ್ತು. ಅಲ್ಲಿ ಮಕ್ಕಳಿಗೆ ಎಲ್ಲ ಭಜನೆ ಹೇಳ್ಕೊಡೋದು ಮಠಕ್ ಹೋಗೋದು ಅವು ಎಲ್ಲ ಮಾಡ್ತಿದ್ವಿ. ಆಗ ನಾವು ಚಿಕ್ಕವರಾಗಿದಾಗ ನಾನು ಹೋಗ್ತಾ ಇದ್ದೆ ಭಜನೆ ಕಲಿಬೇಕು ಹಾಡು ಆಡ್ಬೇಕು ಅಂತ.

ಇದು ಟೆಂಟ್ ಆಗ ಇದನ್ನ ಗುಳ್ಳು ಗುಡಿಸಿಲು ಅಂತ ಕರೀತಿದ್ರು ಈಗ ಟೆಂಟ್ ಅಂತ ಕರೀತಾರ.

ಕನಸ್ ಆಗಿರುತ್ತೆ ಅದ್ರಲ್ಲೂ ಪೇಂಟಿಂಗ್ ಮಾಡೋದು ಡೆಜಯ್ನ್ ಡೆಜಯ್ನ್ ಆಗಿ ಎಲ್ಲ ಗೇಟ್ ಗಳಿಗೆ ವಾಲ್ ಗಳಿಗೆ ಅಂತ ಪೇಂಟಿಂಗ್ ಮಾಡೋದು ನಮಿಗ್ ಇಷ್ಟವಾಗಿ ಬಣ್ಣ ತಗೊಂಡ್ ಬಂದು ಸೆಲೆಕ್ಟ್ ಮಾಡಿ ಒಡ್ಸೋದು

ಫುಟ್ ಬಾಲ್ ಆಡ್ತಾರಾ ಏನ್ ಮಾಡ್ತಾರಾ ಅಂತ ಹೋಗಿ ನಿತ್ಕೊಂಡು ಅಲ್ಲಿ ಪೊಲೀಸ್ ಕ್ವಾಟ್ರೇಸ್ ಇರ್ತದೆ ಅಲ್ಲಿ ಫುಟ್ ಬಾಲ್ ಫೀಲ್ಡ್ ಅಯ್ತೆ. ಅಲ್ಲೆಲ ಮಕ್ಕಳು ಆಟ ಅಡ್ತ ಇದ್ರೂ ನಾನ್ ಅವಾಗ ಒಂದ್ಸಲ ಹೋಗ್ ನೋಡ್ಕೊಂಡು ಬಂದಿದೆ. ಚೆನ್ನಾಗಿರುತ್ತೆ ಮಕ್ಕಳು ಸ್ಪೋರ್ಟ್ಸ್ ಎಲ್ಲ ಆಡಿದ್ರೆ ವ್ಯಾಯಾಮ ಎಕ್ಸರ್ಸೈಜ್ ಮಾಡೋ ತರಾನೇ ಇದುವೆ.